ಇಲ್ಲಿ ಒಂದು ಕೇಸರಿ ಬಣ್ಣದ ಚೇರ್ ಅನ್ನು ಕಾಣಬಹುದು ಅದರ ಪಕ್ಕದಲ್ಲೆ ಒಂದು ಮೇಜ್ ಇದೆ.

ಮತ್ತು ಮೇಲೆ ಒಂದು ಶೀಟ್ ಇದೆ ಅ ಸುಮಾರು ಹತ್ತು ಹನ್ನೆರಡು ಸಲಕರಣೆಗಳನ್ನು ನಾವಿಲ್ಲಿ ನೋಡಬಹುದು.

ಮತ್ತೆ ಮೇಲೆ ಲೈಟ್ ಗಳನ್ನು ಹಾಕಿದ್ದಾರೆ ಹೂ ಕುಂಡಗಳನ್ನು ಇಟ್ಟಿದ್ದಾರೆ ಇದು ಊಟ ಮಾಡುವ ಜಾಗದ ತರ ಕಾಣುತ್ತದೆ.

ಕರಿ ಸ್ಲೇಟಿನ ಮೇಲೆ ಅದರ ಬೆಲೆಯನ್ನು ಬರೆದಿದ್ದಾರೆ ಒಂದು ಗೋಣಿಚೀಲವನ್ನು ಕಾಣಬಹುದು.

ಕುಳಿತುಕೊಳ್ಳಲು ಸೈಡಿ ನಲ್ಲಿ ಒಂದು ಬೆಂಚ್ ಅನ್ನು ಹಾಕಿದ್ದಾರೆ ಮತ್ತು ಬಾಗಿಲು ಗ್ಲಾಸ್ ನಿಂದ ಮಾಡಲಾಗಿದೆ.

ಮುಂದೆ ನಾಲ್ಕು ಜನ ಕೂತಿದ್ದಾರೆ ಕಂಬದ ಹಿಂದೆ ಒಬ್ಬ ವ್ಯಕ್ತಿ ಕೂತಿದಾನೆ.